ಈ ದೃಶ್ಯದಲ್ಲಿ ಕಾಣುತ್ತಿರುವದೆನೆಂದರೆ ಇದು ಒಂದು ಬಟ್ಟೆಯ ಅಂಗಡಿ ಆಗಿದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನಂದರೆ ಇದು ಒಂದು ದೊಡ್ಡ ನದಿ ಆಗಿದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಬಟ್ಟೆಯ ಅಂಗಡಿಯಾಗಿದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಗುಡ್ಡ--

ಇಲ್ಲಿ ಒಂದು ಸಣ್ಣ ಕಲ್ಲಿನ ಹೊಸುಗಿನ ರೀತಿ ಕಾಣಬಹುದಾಗಿದೆ.

ಮತ್ತು ನೀಲಿ ಕಲರ್ ನಲ್ಲಿ ಉದ್ದನೆಯ ಒಂದು ಶಡ್ದ ನು ಬಡೆಯಲಾಗಿದೆ.

ಈ ಮನೆ ಒಳಗಿನ ಚಿತ್ರವನ್ನು ನಾವು ಸಹ ನೋಡಬಹುದಾಗಿದೆ ಈ ಮನೆ ಕಟ್ಟಿಗೆಯಲ್ಲಿ ಕೂಡಿದೆ.

ಕಾರಿನ ಪಕ್ಕದಲ್ಲಿ ಅ ಬೇರೆ ಬೇರೆ ರೀತಿ ಬಕೀಟ್ ಗಳನ್ನು ಇಡಲಾಗಿದೆ ಮತ್ತ ಅಕ್ಕ ಪಕ್ಕದಲ್ಲಿ ಬೇರೆ ಬಿಲ್ಡಿಂಗ್ ಗಳು ಸಹ ಇವೆ.

ಈ ಬೋರ್ಡ್ ಹಿಂದಿ ಅಕ್ಷರ ನಲ್ಲಿ ಕೂಡಿದೆ ಮತ್ತು ಬೇರೆ ರೀತಿ ಕೇರಂ ಬೋರ್ಡ್ ಗಳನ್ನು ಇಡಲಾಗಿದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಸೆಡ್ ಆಗಿದೆ ಈ ಸೆಡ್ಡು ತಗಡಿನಿಂದ ಕೂಡಿದೆ ಮತ್ತು ಸುತ್ತಲೂ ಕಾಂಪೌಂಡ್ ಗಳು ಸಹ ಕಾಣಬಹುದಾಗಿದೆ.

ಮತ್ತು ಕೆಲ ವ್ಯಕ್ತಿಗಳು ಪಕ್ಕ ನಿಂತಿದ್ದಾರೆ.

ಅಕ್ಕ ಪಕ್ಕದಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದ್ದಾರೆ.

ಈ ಮನೆಯ ಹೊರಗಿನ ಚಿತ್ರವನ್ನು ನಾವು ನೋಡಬಹುದಾಗಿದೆ.

ಮತ್ತು ಅಕ್ಕ ಪಕ್ಕದಲ್ಲಿ ಬೇರೆ ರೀತಿ ಗುಡ್ಡಗಳನ್ನು ನಾವು ನೋಡಬಹುದುದಾಗಿದೆ.

ಮುಂದುಗಡೆ ಹಲವಾರು ಕಾರ್ ಗಳು ಬೈಕ್ ಗಳು ಮನುಷ್ಯರು ನಿಂತಿದ್ದಾರೆ.

ಮತ್ತು ಒಂದು ಬಿಲ್ಡಿಂಗ್ ಮೇಲೆ ವಿಜಯವಾಣಿ ಅಂತ ಬ್ಯಾನರ್ ಅನ್ನು ಹಾಕಿದ್ದಾರೆ.

ಮತ್ತು ಇದರ ಕಲರ್ ಚಾಕಲೇಟ್ ಮತ್ತು ಸಿಲ್ವರ್ ಕಲರ್ .

ಮತ್ತು ಅದರ ಪಕ್ಕದಲ್ಲಿ ಬೇರೆ ರೀತಿ ಕಾಂಪೌಂಡ್ ರೀತಿ ಕಟ್ಟಿ ಅದರ ಮೇಲೆ ವಸ್ತುಗಳನ್ನು ಇಟ್ಟಿದ್ದಾರೆ.